ನೀವ್ ಅಂಗಡೀಲ್ ಹೋದ್ರೆ ಅದು ಇರ್ತದೆ ಅಂತ ಹೇಳ್ಲಿಕ್ ಆಗೋದಿಲ್ಲ ನೀವ್ ಕೇಳಿದ್ದು ಅವ್ರ್ಮತ್ತ್ order ಮಾಡಿ ಬರೋದೆಲ್ಲ late ಆಗ್ತದಲ್ಲ.

ನೋಡುವ ನಿಮ್ಮ ಪ್ರಕಾರ ಹಾಗಾದ್ರೆ Samsung ಒಳ್ಳೇದ್ ಉಂಟಲ್ವಾ.

ಸರಿ ನಾನ್ ನೋಡ್ತೇನೆ ಆಯ್ತಾ ಮತ್ತೆಏನಾದ್ರು ಇದ್ರೆcall ಮಾಡ್ತೇನೆ ಏನಾದ್ರು doubt ಇದ್ರೆ ಆಯ್ತಾ .

Hello ಮಾರ್ಗರೇಟ್ ಅವ್ರೆ, ಹೇಗಿದ್ದೀರಾ? Hello ಹಾ ನಾನ್ ಸೌಖ್ಯ ಇದ್ದೇನೆ, ನೀವು ಹೇಗಿದ್ದೀರಿ? ಹಾ ನಾನ್ ಕೂಡ ಚೆನ್ನಾಗಿದ್ದೇನೆ. ಊಟ ಆಯ್ತಾ? ಉಟ್ ಹಾ ಊಟ ಈಗಷ್ಟೆ ಆಯ್ತು ಈಗಷ್ಟೆ ಕೂತ್ಕೊಂಡದ್ದು, ನಿಮ್ದಾಯ್ತಾ?

ಹಾ ಅಂದ್ರೆ ನಾನು call ಮಾಡಿದ್ದೇನಕ್ಕೆಂದ್ರೆ ಮೊನ್ನೆ TV ಯಲ್ಲಿ ತೋರಿಸ್ತಾ ಇದ್ರು ನಿಮ್ಮೂರಲ್ಲಿ ತುಂಬ ಮಳೆ ಅಂತ ಜೋರು ಮಳೆ ಅಂತ ನೆರೆಯದ್ದೆಲ್ಲ. ಅದಕ್ಕೆ ಈಗ ಹೇಗಿದೆ ಅಂತ ಕೇಳಿಕ್ಕೆ call ಮಾಡಿದ್ದು. Okay . ಇಲ್ಲಿ ತುಂಬಾ ತುಂಬಾ ಅಂದ್ರೆ ನಮ್ಮದು ಜೀವನ ಎಲ್ಲ ಅಸ್ತವ್ಯಸ್ತ ಆಗಿ ಹೋಗಿದೆ. ಮನೆ ಒಳಗೆಲ್ಲ ನೀರು ಬಂದು ಆಹ್ ನೀರು ಹೊರಗೆಲ್ಲ ಹೋಗ್ಲಿಕ್ಕೆ ಆಗದೆ ನಮ್ಗೆ ಮತ್ತೆ ದೋಣಿ ಎಲ್ಲ ಮಾಡಿ ನಮ್ಮನ್ನು ಬೇರೆ ಕಡೆಗೆ shift ಮಾಡಿದ್ದಾರೆ ಈಗ. ಈಗ ನೀರು ಇಳಿತ ಉಂಟು ಅಷ್ಟೇ. ಹಾಗೆ ಸಂಪೂರ್ಣವಾಗಿ ಕಡಿಮೆ ಆಗ್ಲಿಲ್ಲ.

ಹಾ ನಮ್ಮೂರಲ್ಲಿ ಅಷ್ಟೆಲ್ಲ ಮಳೆ ಬರುದಿಲ್ಲ ಅಂದ್ರೆ ಬಂದ್ರು ಕೂಡ ಒಂದು ನೆರೆ ಬಂದ್ರೆ ತೊಡಲ್ಲೆಲ್ಲ ಹರ್ಕೊಂಡ್ ಹೋಗ್ತದೆ ಹಾಗಾಗಿ ಗೊತ್ತಾಗುದಿಲ್ಲ ಒಂದು ದಿನ ಇರ್ತದೆ ಮಳೆ ಬಂದ್ರೆ ಮತ್ತೆ ಅದು ಬಿತ್ತಿದ್ದೆಲ್ಲ ಹೋಗ್ತದೆ ಅದೊಂದು ಸಮಸ್ಯೆ ನಮ್ದು. ಹೌದು, ಈ side full ಹೋಯ್ತೆ ಈಗ already ಇದು ಒಮ್ಮೆಲೆ ಎಲ್ಲ ಏಳುದು ಎಲ್ಲ ಬಿತ್ತಿದ್ದು ಹೋಯ್ತು, ಕೆಲವರು ಕೊಯ್ಯುವವರಿದ್ರು ಅವರದ್ದೆಲ್ಲ ಮೊಳಕೆ ಬಂದು ಎಲ್ಲ ಏನೆಲ್ಲ ಆಗಿ ಹೋಯ್ತು, ಇನ್ನು ಇನ್ನು ಅವರಿಗೆ ಎಂತ ಮಾಡ್ಲಿಕ್ಕಾಗ್ಲಿಕ್ಕಿಲ್ಲ ಯಾಕೆ ಹೇಳಿದ್ರೆ ಒಮ್ಮೆ ನೀರು ಬಂದು ಮುಳುಗಿ ಹೋಯ್ತಲ್ಲ ಎಲ್ಲಾಸ.

ಇನ್ನು ಏನು ಇದಕ್ಕೆ ಬೆಲೆ ಎಲ್ಲ ಜಾಸ್ತಿ ಆಗ್ತ ಹೋಗ್ತದೆ ಇನ್ನು ಬೆಲೆ ಕೊಟ್ಟು ಕೊಟ್ಟು ನಮ್ಗೆ ಇದು ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ತಿನ್ಲಿಕ್ಕೆ ತಿನ್ನುವ ಆಹಾರಕ್ಕೆಲ್ಲ ಜಾಸ್ತಿ ಆಗ್ತ ಹೋಗ್ತದೆ ಈಗ.

ಅಕ್ಕಿಗೆ ಬೇಳೆಕಾಳಿಗೆಲ್ಲ ಮತ್ತೆ ಇದು ಸೊಪ್ಪು ತರ್ಕಾರಿ ಎಲ್ಲ ಸಿಗುದೇ ಇಲ್ಲ ಬಿಡಿ.

ಈ ಸಮಸ್ಯೆ ಹೌದು ಸಮಸ್ಯೆ ಆಗ್ತದೆ. . ನಿಮ್ಗೆ ಅಲ್ಲಿ ಏನು. ಹ್ಮ್. ಇವಾಗ. ಇನ್ನೊಂದು ಬೆಳೆ ಮಾಡುದಂದ್ರುನು ಅಲ್ಲಿ ಏಪ್ರಿಲ್ ಹೊತ್ತಿಗೆಲ್ಲ ನೀರೆಲ್ಲ ಸಮಸ್ಯೆ ಬರ್ತದೆ. ಹೌದು, ಅಂದ್ರೆ ಆಹ್ ಈಗ ಬೇಗ ಬೆಳೆದ ಬೆಳೆಯನ್ನು ಒಮ್ಮೆಲೆ ತೆಗ್ದ್ರಂತ ಆದ್ರೆ ಚಿಂತೆ ಇಲ್ಲ.

ಇಲ್ಲಾದ್ರೆ. ಈಗ ಈಗೆಲ್ಲ ಕೊನೆ ತನ್ಕ ಮಳೆ ಬಾರದಿದ್ರೆಸಾ last ತನ್ಕಸ ನೀರಿರುದಿಲ್ಲ. ಹೌದು ನಮ್ಗೆ ಕುಡಿಲಿಕ್ಕೆ ಕೂಡ. ಇರುದಿಲ್ಲ ಕೊನೆಗೆ ಅದೊಂದು ಸಮಸ್ಯೆ. ಬರ್ತದೆ. ಹ. ಮಳೆ ಇಲ್ಲ ಅಂದ್ರೆ.

ಮಳೆ ಹೆಚ್ಚಾದ್ರೆ ಈ ರೀತಿ ಸಮಸ್ಯೆ ಬರ್ತದೆ ನೆರೆ ಹೆಚ್ಚಾಗ್ತದೆ.

ಹೌದು ಮತ್ತೆ ಗಾಳಿ ಗಾಳಿ ಕಡಿಮೆ ಆಗ್ಬೇಕು, ಗಾಳಿ ಕಡಿಮೆ ಗಾಳಿ ಮತ್ತೆ ಮಳೆ ಒಟ್ಟಿಗೆ ಬಂದ್ರೆ ಉಂಟಲ್ಲ ನೀರು ತುಂಬ ತುಂಬ ಜಾಸ್ತಿ ಆಗ್ತಾವೆ ಹೋಗ್ತದೆ.

ಅಂದ್ರೆ ನಮ್ದು ಸ್ವಲ್ಪ ಒಳಗೆ ಬರ್ತದೆ ಆದ್ರೆ ನೀರು ಹೋಗುವಷ್ಟು ಜಾಗ ಇಲ್ಲ ಇಲ್ಲಿ ನೀರು ಇಳ್ದು ಹೋದ್ರೆ ನಮ್ಗೆ ನೆರೆ ಕಡಿಮೆ ಆಗ್ತದೆ ಇಲ್ಲಿ ನೀರು ಇಳ್ದು ಹೋಗುವಂತ ಪರಿಸ್ಥಿತಿ ಇಲ್ಲ. ಅದು ಸಮಸ್ಯೆ ಆಗುದು.

ಹಾ ನಮ್ಗೆ ಅಂದ್ರೆ ಇಲ್ಲಿ ತೋಡು ನದಿ ಎಲ್ಲ ಇರ್ತದಲ್ಲ ಹಳ್ಳಿ ಕಡೆ ಅಲ್ವ ಹಾಗಾಗಿ. . ಹೆಚ್ಚೆಲ್ಲ ನೀರು ನಿಲ್ಲುದಿಲ್ಲ ಮತ್ತೆ ನಿಂತ್ರು ಕೂಡ ಒಂದು ಒಂದು ಇಡೀ ದಿನ ಮಳೆ ಬರ್ಬೇಕು ಆಗ ಸ್ವಲ್ಪ ನೆರೆ ಬರ್ತದೆ. ಅದು ಒಂದ್ ಸ್ವಲ್ಪ ನಿಂತ್ರು ಕೂಡ ಮಳೆ ಅಲ್ಲಿಗೆ ಮಾರ್ನೇ ದಿನಕ್ಕೆ ಇಳ್ದೊಗಿರ್ತದೆ ಅದೆಲ್ಲ ಸಮಸ್ಯೆ ಬರುದಿಲ್ಲ. ಇದು ಮಳೆ ಅಂದ್ರೆ ಎಂತ ಹೇಳ್ತೀರಿ ನೀವು ಮಳೆ ಹೇಳಿದ್ರೆ ಒಂದು ಇಡೀ ದಿನ start ಆಗಿ ಬರ ಬರ ಬರ ಬರ ಅಂತ ಬಂದು ಇಡಿ ದಿವ್ಸ ನಿಲ್ಲುದೆ ಇಲ್ಲ ಒಂದು ಮೂರು ನಾಕು ದಿನಂದಿಂದ ಉಂಟಲ್ಲ ನಿಲ್ತಾನೆ ಇಲ್ಲ ಮಳೆ ಆರೀತಿ ಮಳೆ ಆಗ್ತಾ ಇತ್ತು.

ಈಗ ಸ್ವಲ್ಪ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಉಂಟು ಈಗ.

City ಯಲ್ಲಿ ಅಂದ್ರೆ ನಿಮ್ಗೆ ಅರ್ಧ ದಿನ ಮಳೆ ಬಂದ್ರುನು ನೆರೆ ಆಗ್ತದೆ ನಮ್ಗೆ ಅಲ್ಲಿ.

ನಮ್ಗೆ ಅಲ್ಲಿ ತೋಡು ಅಲ್ಲಿ ಹರ್ಕೊಂಡೆ ಹೋಗ್ತದಲ್ಲ ಅಷ್ಟೆಲ್ಲ ಗೊತ್ತಾಗುದಿಲ್ಲ ಇಡೀ ದಿನ ಮಳೆ ಬಂದ್ರು ಕೂಡ. ಹೌದು ಹೌದು. ಅಂದ್ರೆ ಇಲ್ಲಿ ನೀರು ಹೋಗ್ಲಿಕ್ಕೆನೆ ಜಾಗ correct ಆಗಿ ಇರುದಿಲ್ಲಲ್ಲ ಅದು ಸಮಸ್ಯೆ ಆಗ್ತದೆ.

ಅದು ನೀರು ಇಳ್ದು ಹೋಗುವಷ್ಟು ಜಾಗ ಇರ್ತಿದ್ರೆ ಇದು ಸಮಸ್ಯೆ ಇರ್ತಿರ್ಲಿಲ್ಲ ಎಂತ ಮಾಡುದು ಈಗ ಎಲ್ಲ ಕಡೆಯಲ್ಲಿಸ ಮನೆಯೆಲ್ಲ ಮಾಡಿ ಮಾಡಿ ಉಂಟಲ್ಲ ಇದು ಗದ್ದೆಯನ್ನೆಲ್ಲ ತೆಗ್ದು ತೆಗ್ದು ಮನೆಯನ್ನೇ ಮಾಡ್ತಿದ್ದಾರೆ.

ಮತ್ತೆ ಎಲ್ಲ ಹಳ್ಳ ಕೊಳ್ಳಗಳನ್ನೆಲ್ಲ level ಮಾಡಿ ಅದನ್ನುಸ ಮನೆನೆ ಕಟ್ಲಿಕ್ಕೆ ready ಮಾಡ್ತಿದ್ದಾರೆ ಅದು ಸಮಸ್ಯೆ ಬರ್ತಾ ಉಂಟು.

ಆಯ್ತು ಮಾರ್ಗರೇಟ್ ಅವರೆ. ನಾನು ನಿಮ್ಗೆ ಮತ್ತೆ call ಮಾಡ್ತೀನಿ. ಇವಾಗ ಒಂದು. ಒಬ್ರು ಕೆಲ್ಸಕ್ಕೆ ಬಂದ್ರು.

Hello hai , ಶ್ವೇತಾ.

ಹಾ ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ? ಹಾ, ನಾನ್ಸಾ ಚೆನ್ನಾಗಿದ್ದೀನಿ.

ನಾನು ನಿಮ್ಗೆ ಏನೋ ಒಂದು ವಿಚಾರ ಹೇಳೋಣಾ ಅಂತ call ಮಾಡ್ದೆ.

ನಾನ್ ಇವತ್ತು ಒಬ್ಬ ವ್ಯಕ್ತಿಯನ್ನು ವ್ಯಕ್ತಿ ಜೊತೆ ಮಾತಾಡಿದೆ. ಬೆಂಗ್ಳೂರಿನ ವ್ಯಕ್ತಿ. ಅವರು ಹೀಗೆ ಮಾತಾಡಿದ್ರು, ನನ್ನತ್ರ ಕೇಳಿದ್ರು, ನಿಮ್ಮ ಊರು ಎಷ್ಟು ಚೆಂದ ಅಲ್ಲ. ಗಿಡ, ಮರ, ಗದ್ದೆ, ನದಿ, ಸಮುದ್ರ ಎಲ್ಲ, ಒಳಗೊಂಡಿದೆ. ನಿಮ್ಮ ಪರಿಸರನ್ನು ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನಾನು ಬೆಂಗ್ಳೂರಲ್ಲಿ ಬರೀ ಕಟ್ಟಡ, ಜನರು ವಾಹನಗಳ ಮಧ್ಯೆ ಇದ್ದು ನಿಮ್ಮ place ಗೆ. ಬಂದಿದ್ದೇ ನಂಗೆ ತುಂಬಾ ಆನಂದಾಯಿತು ಅಂತ ಹೇಳಿದ್ರು. ಅದಕ್ಕೆ ಆ ವಿಷಯನ ನಿಮ್ಮತ್ರ ಹೇಳೋಣಾ ಅಂತ call ಮಾಡಿದ್ದು. ಪರಿಸರದ ಬಗ್ಗೆ ಮಾತಾಡೋಣ ಅಂತ.

ಹಾ ಹೌದದೇ. ಈಗ ಎಲ್ಲಾ ಜಾಸ್ತಿ ಎಲ್ಲ ಮರ ಗಿಡ ಎಲ್ಲ ಬೆಳೆಸಿದ್ರೆ ನಮ್ಗೆ ಶುದ್ಧ ಗಾಳಿ ಅದೆಲ್ಲ ಸಿಗುದಲ್ಲ?

ನಮ್ಮ ಊರಲ್ಲಿ ನನ್ಗೆ ಏನು ಖುಷಿ ಆಯ್ತಂದ್ರೆ, ಅವರು ಹೇಳಿದ ಒಂದು ಮಾತು ಖುಷಿ ಆಯ್ತು, ಇಲ್ಲಿ ಸ್ವಲ್ಪನಾದ್ರೂ ಒಂದು ಗಿಡ, ಮರ, ನಮ್ಮ ಪರಿಸರ ಒಂದು ಸ್ವಚ್ಚತೆಯಲ್ಲಿದೆ.

ಹಾಗೆ ಮುಂದೆನು ಇದು ಇನ್ನಷ್ಟು ಜಾಸ್ತಿ ಇರಬೇಕು, ನಾವೇ ಕಾಪಾಡಬೇಕು.

ಗಿಡಮರಗಳ್ನ ಜಾಸ್ತಿಯಾಗಿ ಬೆಳೆಸಬೇಕು. ಆವಾಗ್ಲೇ ಒಂದು ಪರಿಸರ ಶಾಂತವಾಗಿರುತ್ತೆ.

ಜಾಸ್ತಿ ಬರ್ತಾ ಇರುತ್ತೆ. ಈ ಗಿಡ ಮರ ಎಲ್ಲ ಇರೋ ಕಾಡು, ಆ ಪ್ರದೇಶದಲ್ಲೆಲ್ಲ ಮಳೆನೂ ಅಲ್ಲ ಜಾಸ್ತಿ ಬರ್ತಾ ಇರುತ್ತೆ.

ಹೌದು. ಈ ನಮ್ಮ ನಮ್ಮ ಪರಿಸರವನ್ನು ನಾವೇ ಕಾಪಾಡ್ಬೇಕು .

ಒಂದು ಅಹ್ ಮರ ನೆಟ್ರೆ ಅದೇ ಮುಂದೆ ಒಳ್ಳೆದು. ಇವತ್ತು ಗಿಡ ಒಂದು ನೆಟ್ರೆ ಅದು ನಾಳೆ ಮುಂದೆ ಮರ ಆಗ್ತದೆ.

ಚಿಕ್ಕವರಿಂದ ಇರುವಾಗ್ಲೇ ಅಲ್ಲಾ ಶಾಲೆ college ಗಳಲ್ಲೆಲ್ಲಾ ಹೇಳ್ತಾ ಇರ್ತಾರಲ್ಲ.

ಒಂದೊಂದು ಗಿಡದಿಂದಲೇ ಹಲವು ಮರು ಹುಟ್ಟುತ್ತೇ ಹಾಗೆನೇ, ನಾವು ಇವತ್ತು start ಮಾಡಿದ್ರೆ ನಮ್ಮ ಪರಿಸರ ಮುಂದೆ ಮುಂದೆ ಈವಾಗಿನ, ಭವಿಷ್ಯಕ್ಕಿಂತ ನಾಡಿನ ಭವಿಷ್ಯಕ್ಕಾದ್ರು ಇನ್ನು ಚೆನ್ನಾಗಿರ್ಬೇಕು ಅಂತ. ನಾವು ನಮ್ಮ ಭವಿಷ್ಯ ಮಾತ್ರ ನೋಡ್ಬಾರ್ದು, ಮುಂದಿನ ಭವಿಷ್ಯವನ್ನುಸ ಕಡೆಗಣಿಸಿದ್ದು ನಮ್ಗೆ ಅನಿಸ್ತಾ ಇತ್ತು. ಹಾಗೆ ಅದಕ್ಕೆ ನಿನ್ಗೂ ಒಂದ್ಸತ್ತಿ ತಿಳಿಸೋಣ ಅಂತ ಮಾಡಿದ್ದು call.

ಅದೇ ನನ್ಗೂ ಅದೇ ಅನಿಸ್ತಾ ಉಂಟು, ಇವಾಗ್ಲಿಂದಲೇ ಎಲ್ರೂ ಒಂದೊಂದು ಮನೆಯಲ್ಲಿ ಹೇಗೆ ಮಾಮೂಲಾಗಿ ಎಲ್ರೂ ಗಿಡ ಮರ ಎಲ್ಲ ಬೆಳೆಸ್ತಾ, ಇರ್ತಾರೆ. ಮತ್ತೆ ಪರಿಸರ ದಿನಾಚರಣೆ ದಿನಸಾ ಒಂದೊಂದು ಸಂಘಟನೆಗಳು ಅಲ್ಲ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಳ್ತಾ ಇರ್ತಾರೆ.

ಅದೇ ಪರಿಸರ ಬೆಳೆಸ್ಬೇಕು, ಪರಿಸರ ನಾಶ ಮಾಡ್ಬಾರ್ದು. ಹಾಗೆ ಅದನ್ನ ಸ್ವಚ್ಛತೆಸ ಮಾಡಬೇಕು. ಬೆಳೆಸೋದು ಮಾತ್ರ ಅಲ್ಲ ಸ್ವಚ್ಚತೆಯಿಂದನೂ, ಇಟ್ಕೊಬೇಕು. ಯಾವುದೇ ಕಸಗಳ್ನಾ ನೀರಿಗೂ ಹಾಕ್ ಪರಿಸರ ಅಂದ್ರೆ ಎಲ್ಲಾ ಬರುತ್ತೆ ನೀರು, ಮರ ಗಿಡ ಎಲ್ಲ. ಎಲ್ಲವನ್ನು ಕಾಪಾಡ್ಬೇಕು.

ಸಮುದ್ರ ತೀರದಲ್ಲಿರುದ್ರಿಂದ ಇದೊಂದ್ ಬರುತ್ತೆ. ನಾವು ಯಾವ್ ನಾವೇ ಮೊದ್ಲಿಗೆ ಕಸ plastic ಏ ಇರ್ಬೋದು ಅಲ್ಲಿಗೆ ನೀರಿಗೆ ಎಸೆಬಾರ್ದು.

ಹೌದು. ಎಷ್ಟೋ ನಾವು mobile ಗಳಲ್ಲಿ ಇರ್ಬೋದು, photo ಎಲ್ಲ ಬಂದಿದೆ. ಮೀನುಗಳು plastic ಎಲ್ಲಾ ತಿಂದು ಸತ್ತಿರೋದು.

ಹ್ಮ್ ಹೌದು, ಅದೇ ಕಸ ಕಡ್ಡಿಗಳನ್ನೆಲ್ಲ ಎಲ್ಲಂದ್ರಲ್ಲಿ ಎಲ್ಲ ಹಾಕ್ಬಾರ್ದು. ಹೌದು. ಎಲ್ಲಾ ರೀತಿಯಲ್ಲಿ ನಾವು ನಮ್ಮ ಪರಿಸರವನ್ನು ಕಾಪಾಡಣ. ನೀವು ಇವತ್ತು ಒಂದು ಗಿಡನ್ನು ನೆಡಿ. .

Start ಮಾಡೋಣಾ ಚಿಕ್ಕ ಕೊಡುಗೆ.

ಸರಿ. ಹಾಗಾದ್ರೆ ನಾನು ಇಡ್ಲಾ phone.

ಸರಿ ಇನ್ನೊಮ್ಮೆ free ಇದ್ದಾಗ ಮಾತಾಡಿ.

hi ನವೀನ ಚೆನ್ನಾಗಿದ್ದೀಯ.

ಹ್ಮ್ ಏನ್ ಸಮಾಚಾರ? ಅಪ್ಪ ಅಮ್ಮ ಎಲ್ಲ ಚೆನ್ನಗಿದರ ಮನೆ ಕಡೆ? ಓ Super ಆಗಿದಾರೆ ನಿಮ್ ಆಕಡೆ ನಿಮ್ ಮನೆ ?

ಹೀಗೆ ಸುಮ್ನೆ ಮಾತಾಡೋಣ ಅಂತ Phone ಮಾಡ್ದೆ.

Free ನೆ ಇದಿವಿ ಊಟ ಆಯ್ತಾ?

ತೋಟದಲ್ ಏನಿದೆ? ಟಮೊಟ ಇದೆ.

ಟಮೊಟೊ ಏನ್ ಇನ್ನೇನ್ ಮುಗಿಯೋ time ಬಂದೈಯ್ತೆ Rate ಪರವಾಗಿಲ್ಲ ಸಿಕ್ಕಯ್ತೆ ಸ್ವಲ್ಪ.

ಹ್ಮ.ನಮ್ದು ಅದೆ. ಟಮೊಟ ಈವಾಗ್ ಇದಿನ್ನ ಈಗ ಸ್ಟಾರ್ಟ್ ಮಾಡಿದಿವಿ.

ಓ ನಮ್ದ್ Start ಆಗಿ ಅವಾಗ್ಲೇ ಒಂದ್ ಮೂರ್ ತಿಂಗಳ್ ಆಯ್ತ್ ಬಿಡು. ಅಂದ್ರೆ ಗಿಡ ನೆಟ್ಟುದ್ರಿಂದ ಸೇರಿ ಒಂದು ನಾಲ್ಕ್ ತಿಂಗಳ್ ಆಗಿರ್ಬೌದು .

ಇಕ್ಕಿರೋ ಖರ್ಚ್ ಬಂದೈತೆ ಅಷ್ಟೆ ಇನ್ನೇನು ಯಾಕಂದ್ರೆ lost ಇನ್ನೇನ್ Final Stage ಇನ್ನೊಂದ್ ಮೂರ್ ಸಲಿ ಇಲ್ಲ ನಾಲ್ಕ್ ಸಲಿ ಕಿಳೋ ಹೊತ್ತಲ್ಲಿ rate ಸಿಕ್ಕಿದ್ ನಮ್ಮಗೆ .